ಒಂದು ತಗಡಿನ ಒಂದು ಶೀಟ್‌ ನ್ನು ಹಾಕಿ ಚಿಕ್ಕದಾದ ಒಂದು ಗೋಪುರ ರೀತಿ ಮಾಡಿದ್ದಾರೆ ಅದರ ಮುಂಭಾಗದಲ್ಲಿ ಒಂದು ಚಿಕ್ಕ ಬಟ್ಟೆಯನ್ನು ಇಟ್ಟು ಅಲ್ಲಿ ಒಂದು ಪುಟ್ಟ ನಂದಿಯನ್ನು ಇಟ್ಟಿದ್ದಾರೆ.

ಸರ್ಕಾರಿ ಬಸ್‌ ಸ್ಟಾಪ್ಪಿ ನಲ್ಲಿ ಒಂದು ಹಸಿರು ಬಸ್ ನಿಂತಿದೆ ಇದರ ಪಕ್ಕದಲ್ಲಿ ಒಂದು ಕೆಂಪು ಬಸ್‌ ನಿಂತಿದೆ ಕೆ.ಎ --

ಒಂದು ಮೈದಾನದಲ್ಲಿ ಮಾಡಿರುವಂತಹ ಒಂದು ಫ್ಯಾಕ್ಟರಿ ಅಂತೆ ಕಾಣುತ್ತಿರುವ ಈ ಚಿತ್ರದಲ್ಲಿ ಮೇಲುಗಡೆ ಒಂದು ಕಬ್ಬಿಣದ ಸಲಾಕೆಗಳನ್ನ ಹಾಕಿ ಅದಕ್ಕೆ ಸ್ಕೈಬ್ಲೂ ಕಲರ್‌ ಪೇಯಿಂಟ್‌ --

ಬಹಳ ವಿಶಾಲವಾದ ನೀರಿನ ಒಂದು ತಳಮಟ್ಟಾದ ಒಂದು ನೀರನ್ನು ಕೂಡ ಇಲ್ಲಿ ನೋಡ್ಲಿಕೆ ಕಾಣತ್ತಿದೆ.